ಇಲ್ಲಿ ಮೇಲ್ಗಡೆ ಎರಡು ಫ್ಯಾನ್ ಹಾಗೂ ಲೈಟ್ ಗಳಿವೆ.

ಹಾಗೆಯೇ ಅಲ್ಲಿ ನಾಲ್ಕು ಬಾಟಲ್ ಗಳಿವೆ.

ಬಹಳಷ್ಟು ಟೇಬಲ್ ಗಳು ಕೂಡ ಇವೆ ಆ ಟೇಬಲ್ನ ಮೇಲೆ ಕೆಲವು ಫೈಲ್ ಗಳಿವೆ.

ಹಾಗೆ ಅಲ್ಲಿ ಒಬ್ಬ ಮನುಷ್ಯ ತನ್ನ ತಲೆಯ ಮೇಲೆ ದಸ್ತಿಯನ್ನ ಕಟ್ಟುಕೊಂಡಿದ್ದಾ --

ಹಾಗೆಯೆ ಆ ಅಂಗಡಿಗೆ ಒಂದು ತಳಿರು ತೋರಣವನ್ನ ಕಟ್ಟಲಾಗಿದೆ.

ಇಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಯ ಒಳಗಡೆ ಬಹಳಷ್ಟು ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ರೆಯಾಕ್ ಗಳಿವೆ.

ಹಾಗೆ ಆ ರ್ಯಾಕ್ಗ ಳ್ಳಿ ಬಹಳಷ್ಟು ಸಣ್ಣ ಸಣ್ಣ ಸಾಮಾನುಗಳನ್ನ ಹಾಗು ಡಬ್ಬಿಗಳನ್ನ ಹಚ್ಚಿಡಲಾಗಿದೆ.

ಹಾಗೆ ರ್ಯಕಿಗೆ ಒಂದು ದೇವರ ಫೋಟೋ ನ ಅಂಟಿಸಲಾಗಿದೆ.

ತ್ತು ಸುತ್ತ ಮುತ್ತಲು ಬಹಳಷ್ಟು ಮಷೀನ್ ಗಳಿವೆ.

ಹಾಗೆ ಅಲ್ಲಿ ಸುತ್ತಮುತ್ತಲು ಕಲ್ಲು ಮಣ್ಣು ಇವೆ.

ಆ ಟೇಬಲ್ನ ಮೇಲೆ ತೂಕ ಅಳೆಯುವ ಒಂದು ಮೆಷೀನ್ ಇದೆ.

ಹಾಗು ಅಲ್ಲಿಯೇ ಒಂದು ಚಿಕ್ಕ ಕೆರೆಯು ಕೂಡ ಇದೆ.

ಸ್ಟೇಜ್ ಮೇಲೆ ಒಂದು ದೊಡ್ಡ ಕುರ್ಚಿ ಹಾಗು ಆಕಡೆ ಈಕಡೆ ಎರಡೇರಡು ಕುರ್ಚಿಗಳಿವೆ.

ಹಾಗು ಇಲ್ಲಿ ಬಹಳಷ್ಟು ಜನರು ಫೋಟೋನ ತೆಗಿತಿದ್ದಾರೆ.

ಮತ್ತೆ ಪಕ್ಕದಲ್ಲಿ ಎರಡು ಫ್ಯಾನ್ಗಳಿವೆ ಹಾಗೂ ಎ_ಸಿ ಕೂಡ ಇವೆ.

ಮತ್ತು ಗೋಡೆಯ ಮೇಲೆ ಬಹಳಷ್ಟು ಚಿತ್ರಗಳಿವೆ.

ಅದರ ಜೊತೆಗೆ ಬಹಳಷ್ಟು ವಾಹನಗಳು ಕೂಡ ಇವೆ.

ಹಾಗೆ ಅಲ್ಲಲ್ಲಿ ಬಲೂನ್ ಗಳು ಕೂಡ ಇವೆ.

ಹಾಗೆ ಏರಲು ಚಿಡಿಗಳು ಕೂಡ --

ಆ ಹಾಲ್ ನಲ್ಲಿ ಬಹಳಷ್ಟು ಕಿಟಕಿಗಳಿವೆ ಹಾಗೆ ಮೇಲ್ಗಡೆ ಬಹಳಷ್ಟು ಫ್ಯಾನ್ ಗಳು ಮತ್ತು ಬಹಳಷ್ಟು ಲೈಟ್ ಗಳು ಕೂಡ ಇವೆ.

ಕೆಲವೊಂದು ಕಾಲಿ ಕುರ್ಚಿಗಳಿವೆ ಹಾಗೂ ಕೆಲವೊಂದು ಕುರ್ಚಿ ಮೇಲೆ ಜನರು ಕುಂತಿದ್ದಾರೆ.

ಇಲ್ಲಿ ಒಂದು ಅಂಗಡಿಯಿದೆ ಅದರೊಳಗೆ ಒಂದು ಟೇಬಲ್ ಹಾಗೂ ಎರಡು ಕುರ್ಚಿಗಳಿವೆ.

ಹಾಗೂ ಎರಡು ಕಂಬಗಳಿವೆ ಆ ಕಂಬದ ಮೇಲೆ ಫೋಟೋ ಗಳಿವೆ.

ಹಾಗೆ ಅದರ ಪಕ್ಕದಲ್ಲಿ ಕೆಲವೊಂದು ಗಾಜಿನ ರ್ಯಾಕ್ ಗಳಿವೆ.

ಹಾಗೆ ಆ ಕಾರ್ ಇಗೆ ಎರಡು ಕನ್ನಡಿಗಳಿವೆ.

ಹಾಗೆ ವಾಹನಕ್ಕೆ ಕನ್ನಡಿ ಕೂಡ ಇವೆ.

ಆ ಟೇಬಲ್ ನ ಮೇಲೆ ಒಂದು ಲೆಟರ್ ಕೂಡ ಇದೆ.

ಮೇಲ್ಗಡೆ ಗಾದಿ ಇವೆ ಹಾಗು ಅಲ್ಲಿ ಒಂದು ಕ್ಯಾಲೆಂಡರ್ ಕೂಡ ಇದೆ.

ಹಾಗೆಯೇ ಅಲ್ಲಿ ಕೆಲವೊಂದು ಜನರು ತಿರುಗಾಡುತ್ತಿದ್ದಾರೆ.

ಹಾಗೆ ಅಲ್ಲಲ್ಲಿ ಬಹಳಷ್ಟು ಕುಂಡಗಳಲ್ಲಿ ಗಿಡಗಳನ್ನ ನೆಡಲಾಗಿದೆ.

ಹಾಗೆ ಬಹಳಷ್ಟು ಲೈಟಿಂಗ್ ಕೂಡ ಮಾಡಲಾಗಿದೆ.

ಹಾಗೆ ಅಂಗಡಿಯ ಹೊರಗಡೆ ಕೂಡ ಎರಡು ಟೇಬಲ್ ಗಳಿವೆ ಆ ಟೇಬಲ್ನ ಮೇಲೆ ಕೆಲವೊಂದು ಸಾಮಾನುಗಳನ್ನು ಇಡಲಾಗಿದೆ.

ಕೆಲವು ಬಾಟಲ್ ಗಳು ಇಡದಾಗಿದೆ ಹಾಗೇ ಪತ್ರೊಳಗೆ ಕೂಡ ಇಡಲಾಗಿದೆ.

ಮತ್ತು ಹೊರಗಡೆ ಕಾಂಪೌಂಡ್ ಇದೆ ಹಾಗೂ ಕಾಂಪೌಂಡ್ ನ ಹೊರಗಡೆ ಚಿಕ್ಕ ಚಿಕ್ಕ ಗಿಡಗಳಿವೆ.

ಮತ್ತು ಬಹಳಷ್ಟು ಚಿಕ್ಕ ಚಿಕ್ಕ ಹುಲ್ಲುಗಳು ಕೂಡ ಇವೆ.

ಆ ಬ್ಯಾನರ್ ನ ಮೇಲೆ ಅಂಗಡಿಯ ಹೆಸರು ಅಂಗಡಿಯ ವಿಳಾಸ ಹಾಗು ಅವರ ಫೋನ್ ನಂಬರ್ ಗಳನ್ನು ಬರೆಯಲಾಗಿದೆ.

ಮತ್ತೆ ಗ್ರೌಂಡ್ ಗೆ ಒಂದು ಬೌಂಡ್ರಿ ಲೈನ್ ಕೂಡ ಇದೆ.